ಒಂದು ಕಾರು ಆ ಕಡೆ ಮುಖ ಮಾಡಿ ನಿಂತಿದೆ ಇಲ್ಲಿ ದೂರದಲ್ಲಿಯೂ ಸಹ ಹಲವು ದೊಡ್ಡ ಗಿಡ ಮರಗಳು ಕಾಣಿಸುತ್ತಲಿವೆ.

ಈ ಒಂದು ಗೋಡೆಯ ಮೇಲೆ ದೊಡ್ಡ ಹಲಗೆ ಇದೆ ಅದರ ಮೇಲ್ಭಾಗದಲ್ಲಿ--

ಇದರ ಮುಂಭಾಗದಲ್ಲಿ ಹಲವು ಮಕ್ಕಳು ಕಾಣಿಸುತ್ತಿದ್ದಾರೆ ಅದರಲ್ಲಿ ಒಂದು ಮಗು ಕೂತಿದೆ ಇನ್ನು ಕೆಲವರು ನಿಂತಿದ್ದಾರೆ.

ಇಲ್ಲಿ ಒಂದು ಕಿರಣ ಅಂಗಡಿ ಇದೆ ಈ ಅಂಗಡಿಯ ಒಳಗಡೆ ಅಲಮಾರಿ ತರಹದ ಪ್ರತ್ಯೇಕವಾದ ಖಾನೆಗಳನ್ನು ಹೊಂದಿವೆ.

ಹಾಗೆಯೇ ಒಂದು ಹಲಗೆಯ ಮೇಲೆ ಏನನ್ನೋ ಬರೆದಿರುವ ಹಾಗೆ ಕಾಣಿಸುತ್ತಲಿದೆ.

ಜೊತೆಗೆ ಈ ಕಟ್ಟಡದ ಶಟರ್ ತೆಗೆಯಲಾಗಿದೆ.

ಅವರು ತಮ್ಮ ತಲೆಗಳಿಗೆ ರೂಮಾಲ್ಗಳನ್ನು ಕಟ್ಟಿಕೊಂಡಿದ್ದಾರೆ ಹಾಗು ಕೆಲವರು ಹೆಲ್ಮೆಟನ್ನು ಧರಿಸಿದ್ದಾರೆ.

ಆ ಗೋಡೆಯ ಮೇಲ್ಭಾಗದಲ್ಲಿ ಹಲವು ಲೈಟಿಂಗ್ಸ್ ಗಳು ಬಿದ್ದಿವೆ ಇಲ್ಲಿ ಎರಡು ಕುರ್ಚಿಗಳು ಇವೆ ಅದರ ಮುಂಭಾಗದಲ್ಲಿ ಇನ್ನೆರಡು ಕುರ್ಚಿಗಳು ಇವೆ.

ಇದು ಒಂದು ಚಪ್ಪಲಿನ ಅಂಗಡಿ ಹಾಗೆ ಕಾಣಿಸುತ್ತಲಿವೆ.

ಆರೇ ಅದರ ಬಳಿ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಅವನ ಸ್ವಲ್ಪ ದೂರದಲ್ಲಿ ಇನೊಬ್ಬ ಮನುಷ್ಯನು ಪೋನಿ ನಲ್ಲಿ ಮಾತನಾಡುವ ರೀತಿ ನಿಂತಿದ್ದಾನೆ.

ಟೇಬಲಿ ನ ಮೇಲೆ ಹಲವು ವೀಣೆಯನ್ನು ನುಡಿಸುತ್ತಿರುವ ಹಾಗೂ ಇನ್ನಿತರ ಸಂಗೀತದ ಸಾಮಾಗ್ರಿಗಳನ್ನು ಇಟ್ಟಿದ್ದಾರೆ.

ಹಾಗೆಯೇ ಮೂಲೆಯಲ್ಲಿ ಕುರ್ಜಿ ಸಹ ಕಾಣಿಸುತ್ತಲಿದೆ.

ಇಲ್ಲಿ ಗೋಡೆಯ ಮೇಲೆ ಒಂದು ದೊಡ್ಡ ಟಿ_ವಿ ಇದೆ ಅದರ ಕೆಳಗಡೆ ಹಲವು ಲೈಟಿನ ಬಟನ್ ಗಳಿರುವ ಒಂದು ಲೈಟಿನ ಬೋರ್ಡ್ ಇದೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಕಟ್ಟಡದ ಮೇಲ್ಭಾಗದಲ್ಲಿ ರಿಲಯನ್ಸ್ ಡಿಜಿಟಲ್ ಎಂದು ಎರಡು ಭಾಷೆಗಳಲ್ಲಿ ಬರೆಯಲಾಗಿದೆ.

ಹಾಗೆ ಹಿಂದುಗಡೆ ಕೆಲ ಕುರ್ಚಿಗಳಿವೆ ಅದರ ಮೇಲೆ ಸಹ ಕೆಲ್ ಮನುಷ್ಯರು ಕೂತಿದ್ದಾರೆ.

ಅವರ ಇಂಬದಿಯಲ್ಲಿ ಒಂದು ಬ್ಯಾನರ್ ಇದೆ ಅದರ ಅದರ ಮೇಲೆ ಏನನ್ನು ಬರೆಯಲಾಗಿದೆ ಇದರ ಮುಂಭಾಗದಲ್ಲಿ ಹಲವರು ಕುತಿದ್ದಾರೆ.

ಅದರ ಕೆಳಗಡೆ ಮೊಬೈಲ್ ನಂಬರ್ ಅನ್ನು ಸಹ ಹಾಕಲಾಗಿದೆ ಈ ಅಂಗಡಿಗೆ ಶೆಟ್ಟರ್ ಇದೆ ಆ ಶೆಟ್ಟರ್ ಅನ್ನು ತೆರದಿಡಲಾಗಿದ್ --

ಇದರ ಮೇಲ್ಭಾಗದಲ್ಲಿ ಕೆಲವು ವಸ್ತುಗಳನ್ನು ಜೋತು ಹಾಕಿದ್ದಾರೆ.

ಹಾಗೆ ಕೆಳಗಡೆಗೂ ಸಹ ಅಂಗಡಿಯ ಒಳಗಡೆ ಪ್ರತ್ಯೇಕವಾದ ಸಾಮಾನುಗಳನ್ನು ಪ್ರತ್ಯೇಕವಾದ ಸ್ಥಾನದಲ್ಲಿ ಇಟ್ಟಿರುವ ಹಾಗೆ ಕಾಣಿಸುತ್ತಲಿದೆ ಇಲ್ಲಿ ಮನುಷ್ಯ ಸಹ ಕಾಣಿಸುತ್ತಲಿದ್ದಾನೆ.

ಈ ನೀರಿನ ದಡೆಯಲ್ಲಿನ ಒಂದು ಭಾಗದಲ್ಲಿ ಒಂದು ನೀರಿನ ದೋಣಿಯಿದೆ ಅದರ ತುದಿಯಲ್ಲಿ ಒಬ್ಬರ ಮನುಷ್ಯರು ಕೈಮಾಡಿ ನಿಂತಿದ್ದಾರೆ.

ಹಾಗೆಯೇ ದೊಡ್ಡ ಲೈಟಿ ನ ಕಂಬ ಇದೆ ಅದಕ್ಕೆ ಹಲವು ಲೈಟಿ ನ ವೈರ್ ಗಳಿವೆ.

ಅಂಗಡಿಯ ಸುತ್ತಲು ಕಾಂಪೌಂಡ್ ತರಹದ ಗೇಟಿನ ತರಹದ ಸಲಾಕೆಯನ್ನು ಹಾಕಿದ್ದಾರೆ.

ಹಾಗೆ ದೂರದಲ್ಲಿ ಒಂದು ಲೈಟಿನ ಕಂಬ ಹಾಗು ದೊಡ್ಡ ಗಿರ ಗಿಡಗಳು ಸಹ ಕಾಣಿಸುತ್ತಲಿವೆ.

ಕೋಣೆಯ ಒಳಗಡೆ ಸುಮಾರು ಹನ್ನೆರೆಡು ಅಥವಾ ಹದಿಮೂರು ಜನ ಆಸನ ಮಾಡುತ್ತಿದ್ದಾ--

ಹಾಗೆ ಸ್ವಲ್ಪ ಪ್ರದೇಶವು ಹಚ್ಚು ಹಸುರಿನಿಂದ ಕೂಡಿದೆ.

ಆ ಟೇಬಲಿ ನ ಮೇಲೆ ಪ್ರತ್ಯೇಕವಾದ ವಸ್ತುಗಳನ್ನು ಇಟ್ಟಿದ್ದಾರೆ.

ಟೇಬಲಿನ ಸುತ್ತಲು ಹಲವು ಕುರ್ಜಿನಗಳನ್ನು ಸಹ ಹಾಕಿಕ್ಕಿದ್ದಾರೆ.

ಹಾಗೆ ಆ ಗೇಟ್ ತೆರೆದಿದೆ ಅಲ್ಲಿ ಒಬ್ಬ ಮನುಷ್ಯ ನಿಂತಿದಾನೆ.

ಇದರ ಒಳಗಡೆಯು ಸಹ ದೊಡ್ಡ ಗಿಡ ಮರಗಳು ಕಾಣುತ್ತಲಿವೆ ಜೊತೆಗೆ ಕೆಲ ವಾಹನ ಸಹ ಕಾಣಿಸುತ್ತಿವೆ.

ಹಾಗೆ ಕೆಳಗಿನ ಪ್ರದೇಶವು ಸ್ವಲ್ಪ ಹಸಿರಿನಿಂದ ಕೂಡಿದೆ.

ಹಾಗೆ ಅಲ್ಲಿ ಒಬ್ಬ ಮನುಷ್ಯ ಸಹ ಕಾಣುತ್ತಿದ್ದಾನೆ ಅವನು ಕೈಯಲ್ಲಿ ಬಟ್ಟೆಯನ್ನು ಹಿಡಿದು ಕೊಂಡಿದ್ದಾನೆ.

ಹಳೆಯ ಕಾಲದ ಕೋಟೆ ತರಹದ ಕಟ್ಟಡದ ಹಾಗೆ ಕಾಣಿಸುತ್ತಲಿದೆ.

ಅದಕ್ಕೆ ಹಲವು ಲೈಟಿನ ವೈರ್ ಗಳು ಸಹ ಕಾಣಿಸುತ್ತಲಿವೆ.

ಇವನ ಹಿಂದುಗಡೆ ಒಂದು ನೀರಿನ ಬಾಟಲ್ ಸಹ ಇದೆ ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ.